ಕೊಲ್ಲನ್ನು ಹಿಡಿದುಕೊಂಡಿರುವ ರೀತಿಯೆ ಕಾಣುತ್ತದೆ ಯಾಕಂದರೆ ಕೊಲ್ಲು ಹಿಡಿಯೊಂದು ಅವನ ಒಂದು ಫೋಟೋ ಮಾಡು ಮಾಡುತ್ತಿದ್ದಾನೆ.

ಇದೇನೋ ನೋಡಲು ಹೋಟೆಲ್ ತರನು ಕಾಣುತ್ತಿದೆ.

ಈ ವಿವೊ ಎಂಬ ಕಂಪನಿ --

ಇದು ಮೂಡಿ ಇದು ಒಳಗೆ ಒಂದು ಗುಹೆ ತರಾನೇ ಕಾಣ್ತಾ ಇದೆ ಅಂತಾನೂ ಹೇಳ್ತಿವಿ .

ಇಲ್ಲಿ ಆಕಡೆಗೆ ಈಕಡೆಗೆ ಒಂದು ಧರ್ಮದ ಬಂಡೆ ಇದ್ದಾವೆ ಮತ್ತು --

ಇದು ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ನಾವು ಹಿಂದೆ --

ಇ ಒಂದು ಸೈಕಲ್ ಒಳಗೆ ಒಂದು ದೊಡ್ಡ ಮಷಿನ್ ಮತ್ತು ಒಂದು ದೊಡ್ಡ ಗಾಡಿನೇ ಮಾಡ್ತಾರೆ ಅಂತ ನಾವು ಹೇಳ್ತೇವೆ .

ಇದು ಹೌದು ಒಂದು ರಸ್ತೆ ಅಲ್ಲಿರುವ ಆಟೋ .

ಅದರ ಮೂಲಕ ಸ್ಕ್ಯಾನ್ ಮಾಡಿದ್ದಾರೆ ಆ ಸ್ಕ್ಯಾನ್ ಮೂಲಕ ಅವರವರ ಹಣ ಅಷ್ಟೇ ಕೊಡಬೇಕು ಅಂತ --

ಯಾಕೆಂದರೆ ಈ ಮೋಟಾರ್ಗಳು ತುಂಬಾನೇ ಅಲ್ಲಿಯೇ ಇರುತ್ತವೆ ಮತ್ತು ಅಲ್ಲಿ ಬಿಟ್ಟು ಬೇರೆ ತಲ್ಲಿ ಇರುವುದಿಲ್ಲ ಯಾಕೆಂದರೆ --

ಹುಡಿಸೆ ತಾಲೂಕಿನ ಮತ್ತು ಜಿಂದಾಲ್‌ ಅಂತಾನೆ ಹೇಳ್ತಿವಿ .

ಈ ಕಾರ್ಮಿಕರು ತುಂಬಾನೇ ಶ್ರಮ ಪಡುತ್ತಾರೆ.

ಇದು ಒಬ್ಬ ಹುಡುಗ ಯಾವುದೊ ಮನೆ ಅಲ್ಲಿ ಮನೆ ಅಲ್ಲಿ --

ಹೊಸ ಬಳಿ ತರ ಇದೇನೇ ಅಂತ ನೀ ಹೇಳ್ತಿವಿ.

ಒಂದು ಸಂವತ್ಸರದಿಂದ ಮತ್ತು ಯಾವುದೊ --

ಈಗಿನ ಕಾಲದಲ್ಲಿ ಎಲ್ಲರೂ ಜಿಮ್ಗೆ ಹೋಗಿ ಎಕ್ಸೈಜ್ ಮಾಡುತ್ತಾರೆ .

ಇಂತ ಜಿಮ್ಗಳಿಗೆ ಎಲ್ಲರೂ ಹೋಗ್ತಾರೆ ಆದರೆ ಈ ಫೋಟೋದಲ್ಲಿ ಗರ್ಲ್ಸ ಮಾತ್ರ ಇದ್ದಾರೆ ಗರ್ಲ್ಸ ಮಾತ್ರ ಬರುವಂತೆ ಅಂತಿಲ್ಲ .

ಈಗ ಪೋಸ್ಟರ್ ಅಂಬುದು ಯಾವುದಾದರೂ ಹಾಕಬಹುದು .

ಯಾಕಂದ್ರೆ ಈ ಪಾರ್ಕ್ ಒಳಗೆ ಇಂತ ದಾರಿಗಳು --

ಅವ್ವುನ್ನ ಎಷ್ಟು ನೀಟ್ ಆಗಿ ನೋಡ್ತಿವಿ ಎಷ್ಟು ಆಗಿ ನೋಡ್ಕೊಂತಾರೆ ಎಷ್ಟು ಯಾವ್ ಯಾವ--

ಎಲೆಕ್ಟ್ರಿಕಲ್ ಆಟೋವನ್ನೇ ಮಾಡಿದಂತಹ ಮನುಷ್ಯನಿದ್ದಾನೆ .

ಯಾವ್ದಾದ್ರು ಒಂದು ಕೋಳಿ ಸ್ಟಾಕ್ ಮಾಡಕ್ಕೆ ಮತ್ತು ಕುರಿ ಸಾಗಾಣಿಕೆ --

ಇದು ನೋಡಿ ಈ ಕಡೆ ಒಂದು ಗೇಟು ಆ ಕಡೆ ಒಂದು ಗೇಟು ಇದೆ.